ಮತ್ತು ಇಲ್ಲಿ ನಾವು ಇದು ನೋಡಬಹುದು ಒಂದು ಅಂಕಲ್ ಆಂಟಿಯನ್ನು --

ಮತ್ತೆ ಇಲ್ಲಿ ಒಂದು ಸ್ಟೇಜಿನಲ್ಲಿ ಡೆಕೋರೇಷನ್ ಮಾಡಿದ್ದಾರೆ ಮತ್ತು ಇಲ್ಲಿ --

ಇಲ್ಲಿ ಮುಂದೆ ನಾವು ನೋಡಬಹುದು ಸಿಂಹ ಅನ್ನು ಇಟ್ಟಿದ್ದಾರೆ ಮತ್ತೆ ಇಲ್ಲಿ --

ಆ ಸೈಡು ಮನೆಗಳಿದೆ ಮತ್ತೆ ಈ ಸೈಡು ಹುಲ್ಲುಗಳನ್ನುನಾವು ನೋಡಬಹುದು ಮತ್ತು.

ನೀರನ್ನು ಹರಿಯುತ್ತಿದ್ದೆ ನಾವು ಅದು ನೋಡಬಹುದು ಮನೆ ಎಲ್ಲಾ ವೈಟ್ ಕಲರ್ ಇದೆ --

ಸ್ಥಳವನ್ನು ನೋಡಬಹುದು ಇಲ್ಲಿ ಅಕ್ಕಪಕ್ಕ ತೆಂಗಿನಕಾಯಿ --

ಗಿಡಮರಗಳಿದೆ ಮತ್ತು ಆಕಾಶವನ್ನು ನೋಡಬಹುದು ಅದು ಅತಿ ಸುಂದರವಾಗಿದೆ .

ಇದು ಒಂದು ಫುಟ್ಬಾಲ್ ನ ನೆಟ್ಟು ಇದು ಒಂದು ಮೈದಾನ.

ಇಲ್ಲಿ ಜಿಮ್ಮಿನ ಜಿಮ್ಮಿನಲ್ಲಿ ಮಾಡುವ ಎಲ್ಲಾ ಕಾರ್ಯದ ವಸ್ತುಗಳನ್ನು ಇದಾವೆ.

ಇದು ಗ್ರೀನ್ ಕಲರು ಜಿಮ್ಮಿನ ಕ್ಲಾಸು ಮತ್ತೆ ಆಚೆ ನಾವು ನೋಡಿದರೆ ಅಲ್ಲಿ ಒಂದು ದೊಡ್ಡ ಮರವನ್ನು ಕಾಣುತ್ತದೆ.

ಗಿಡಗಳನ್ನು ಇದಾವೆ ಮತ್ತೆ ಆಕಾಶವನ್ನು ಅತಿ ಸುಂದರವಾಗಿ ಇದೆ ಅಲ್ಲಿ ನೀಲಿಯ.

ಇದು ಒಂದು ರಿಸೆಪ್ಶನ್ ನಿನ ಫೈಟ್ ಇರುವ ಫೋಟೋನ ನಾ ಎರಡು --

ಇದು ಒಂದು ದನ ಇಲ್ಲಿ ಕೆಪ್ಪದ್ ದನ ಇದೆ ಮತ್ತೆ ಇದರ.

ಇದು ಒಂದು ಕಾಡು ನಾವಿಲ್ಲಿ ನೋಡಬಹುದು ಚಿಕ್ಕಚಿಕ್ಕ --.

ಇಲ್ಲಿ ನಾವು ಆಕಾಶವನ್ನು ನೋಡಬಹುದು ಅದು ತುಂಬಾ ದೂರವಾಗಿ ಚನ್ನಾವಾಗಿ ಕಾಣುತ್ತಾ ಇದೆ.

ಆಟ ಆಡುತ್ತಿದ್ದಾರೆ ಮತ್ತೆ ಕಸವನ್ನು ಎಲ್ಲಾ ಒಂದ್ ಕಡೆ ಇಟ್ಟಿದ್ದಾರೆ .

ಬಟ್ಟೆಯನ್ನು ತೊಳೆಯುತ್ತಿದ್ದಾರೆ ಬಟ್ಟೆಯನ್ನು ಎಲ್ಲಾ ಹಾರಕ್ಕೆ ಹಾಕಿದ್ದಾರೆ.

ರಿಕ್ಷಾನು ಕೂಡ ನೋಡಬಹುದು ಮತ್ತೆ ಜನರೆಲ್ಲಾ ಓಡಾಡುತ್ತಿರುವುದು ನೋಡಬಹುದು.

ಹುಲ್ಲುಗಳನ್ನು ನೋಡಬಹುದು ಮತ್ತೆ ಇಲ್ಲಿ ದೊಡ್ಡ ದೊಡ್ಡ ಮರಗಳನು ಇದೆ ಆಕಾಶ ಅತಿ ಸುಂದರ ಇದೆ ಈ ಹುಲಿಗಳನ್ನು ತುಂಬಾ --

ಬಸ್ಸುಗಳುನ್ನು ನಿಂತುಕೊಳ್ಳುತ್ತದೆ ಮತ್ತು ಇಲ್ಲಿ ನಾವು --